ಚಿಕ್ಕ ಚಿಕ್ಕ ಗಿಡಗಳು ಕೂಡ ಕಾಣುತ್ತಿವೆ.

ಮಸೀದಿಯ ಮೇಲ್ಭಾಗದಲ್ಲಿ ಒಂದು ದೊಡ್ಡ ಗೋಪುರ ಕಾಣಿಸ್ತಿದೆ.

ಒಂದು ಮಸೀದಿಯ ಒಳಭಾಗ ಕಾಣಿಸ್ತಾ ಇದೆ.

ಮತ್ತು ಹಿಂಭಾಗದಲ್ಲಿ ಒಂದು ಕೆರೆ ಕಾಣಸ್ತಿದೆ.

ಒಬ್ಬ ಮಹಿಳೆ ಕುಳಿತುಕೊಂಡು ಫೋನಲ್ಲಿ ಮಾತಾಡ್ತಿದಾಳೆ.

ಭಾಗದಲ್ಲಿ ಒಂದು ಸೈನಿಕ್ ಸೈಕಲ್ ಮಾರ್ಟ್ ಕಾಣಿಸ್ತಿದೆ.

ಮುಂಭಾಗದಲ್ಲಿ ಒಂದು ಸೈಕಲ್ ಬಂಡಿ ಕಾಣಸ್ತಿದೆ.

ಇದ್ರಲ್ಲಿ ತಾಮ್ರದ ಪಾತ್ರೆಗಳನ್ನು ಕೆಳಗಡೆ ಸಾಲಾಗಿ ಜೋಡ್ಸಿಟ್ಟಿದ್ದಾರೆ.

ಮತ್ತು ವಿಧಾನಸೌಧದ ಮೂರು ಫ್ಲೋರ್ ಕಾಣಿಸುತ್ತಿದೆ.

ಮತ್ತು ಪಕ್ಕದಲಿ ಇನ್ನೊಂದು ಚಿಕ್ಕ ಟವರ್ ಕಾಣಿಸುತಿದೆ.

ಇದರಲ್ಲಿ ಹಲವಾರು ಕಾರು ಗಳು ಕಾಣಿಸ್ತಿದೆ.

ಹಲವಾರು ಸೋಫಾ ಮತ್ತು ಟೇಬಲ್ ಗಳಿವೆ.

ಮತ್ತು ಮೇಲ್ಗಡೆ ಶೀಟ್ ಗಳನ್ನು ನೋಡಬಹುದು.

ಬಾಕ್ಸ್ ಗಳನ್ನು ಒಂದರ ಮೇಲೆ ಇನ್ನೊಂದರಂತೆ ಜೋಡಿಸಿಟ್ಟಿದ್ದಾರೆ.

ಒಬ್ಬ ಯುವಕ ನಿಂತ್ಕೊಂಡಿರೋದು ಕೂಡ ಕಾಣುಸ್ತಿದೆ.

ಅವರು ವರ್ಕೌಟ್ ಮಾಡಲು ತಯಾರಿ ಮಾಡುತ್ತಿರುವುದು ಕಾಣಸ್ತಿದೆ.